ಮತ್ತೆ ಈ ಕೆರಿ ದಡಿಗೆ ಎರಡು ಮರ ಅದಾವು.

ಸೊ ಈ ಮದುವಿ ಏನು ಐತಲ್ಲಾ ಇದು ನೇಚರ್ ಒಳಗಡೆ ಆಗಾಕ್ ಹತ್ತೈತಿ ಯಾಕಂತಂದ್ರೆ ಇಲ್ಲೆಲ್ಲ ಹಲವಾರು ಮರಗಳು ಗಿಡ ಮರ ಮತ್ತು ಗಿಡ ಅದಾವು ಇಲ್ಲಿ.

ನಾವು ಈಗ ನೋಡುತ್ತಿರುವ ಚಿತ್ರ ಅಂದರೆ ಇದೊಂದು ಮ್ಯೂಸಿಯಂ ಆಗೈತಿ.

ಈ ಫಂಕ್ಷನ್ ಮಾಡೋಕ್ಕಂತೂ ಭಾಳ ಅಂದ್ರೆ ಭಾಳ ಜನ ಬಂದಾರೆ ಈ ಫಂಕ್ಷನ್ ಮಾಡಾಕೆ ಮತ್ತೆ ಇಲ್ಲೆಲ್ಲಾ.

ಇಲ್ಲೇ ನಾವೊಂದು ದೊಡ್ಡ ಕಾಡನ್ನ ನೋಡಕ್ ಕುಂತೀವಿ ಈ ಕಾಡು ಒಳಗಡೆ ಎಲ್ಲ ಗಿಡಗಳೆಲ್ಲ ಭಾಳ ಅದಾವು .

ಈ ಚಿತ್ರದಾಗ ನಾವು ಒಂದು ಮಂಟಪ ನೋಡಕ್ ಕುಂತೀವಿ.

ನಾವು ಈ ಚಿತ್ರದಲ್ಲಿ ಒಂದು ಮೋರ್ ನ್ನು ನೋಡಕ್ ಕುಂತೀವಿ.

ಸೊ ಮ್ಯಾಗೆ ಏನು ಮಾಡಬೇಕು ಅಂತಾರೆ ಇವರು ಪ್ಲಾನ್ ಮಾಡಬೇಕು ಅಂತಾರೆ ಮತ್ತೆ ಇದರ ಕಬ್ಬಿಣ ಸೇರು ಎಲ್ಲ ಹಂಗಾ ಅದಾವು.

ಭಾಳ ಆಗಿ ಬಿಡತೈತಿ ಅದಕ್ಕೆ ಯಾರು ಬಸ್ಸ್ಟ್ಯಾಂಡ್ ನಲ್ಲಿ ಕುಡಿದು ಮಲಕ್ಕೊಳ್ಳಕ್ಕೆ ಹೋಗಬ್ಯಾಡ್ರಿ.

ಈ ಶೋಕೇಸ್ ಗಿಡ ನ್ನೆಲ್ಲ ಏಕ್ ಕೂರಿಸ್ತಾರೆ ಅಂತಂದ್ರೆ ಈ ಡೆಕೋರೇಷನ್ ಮಾಡಾಕೆ ಅಂತಂದ್ರೆ ಈ ಶೋಕೇಸ್ ಗಿಡ ವನ್ನೆಲ್ಲ ಇಡ್ತಾರೆ.

ಈ ಹುಡುಗರ ಗುಂಪು ಏನು ಮಾಡಾಕ್ ಕುಂತಾರೆ ಅಂದ್ರೆ ಅವರು ಎಲ್ಲರು ರೌಂಡ್ ಸರ್ಕಲ್ ಒಳಗಡೆ ಕುತ್ಕೊಂಡು ಯೋಗಾಸನ ಮಾಡಕ್ ಕುಂತಾರ.

ಮತ್ತೆ ಹೂವು ಭಾಳ ಪೂಜೆಗೆ ಉಪಯೋಗಿಸ್ತಾರೆ.

ಕೇರಳದವರು ಫಿಶ್ ನ್ನು ಭಾಳ ಮಾಡ್ತಾರ ಸೊ ನಾನು ಒಟ್ಟು ಒಂದು ಎರಡು ಮೂರು ಸಲಿ ಏನೋ ಕೇರಳಕ್ಕೆ ಹೋಗೀನಿ.

ಯಾಕಂತಂದ್ರೆ ಅಲ್ಲಿ ಫಿಶ್ ಭಾಳ ಟೇಸ್ಟ್ ಇರ್ತಾವು ತಿನ್ನಕ್ಕೆ.

ನಾವು ಈ ಚಿತ್ರದೊಳಗೆ ಒಂದು ಗೇಟ್ ನೋಡಕ್ ಕುಂತೀವಿ ಈ ಗೇಟ್ ಒಳಗೆ ಏನಾಗೈತೆ ಅಂತಂದ್ರ --

ಒಂದಿಷ್ಟು ಗೇಟ್ ಗೇಟ್ ಒಳಗಡೆ ಒಂದು ದೊಡ್ಡ ಕಟ್ಟಡ ಐತೆ.

ಸೊ ಈ ಮರ ಗಿಡಗಳಿಂದ ಅದು ಕಟ್ಟಡ ಅಷ್ಟೊಂದು ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ.

ಇದು ಸೋಫಾ ದ ಮ್ಯಾಲೆ ಸೋಫಾ ಇಟ್ಟಾರೆ. ಅಲ್ಲಿ ಆ ಸೋಫಾ ದ ಮ್ಯಾಲೆ ಕೂತಕೊಂಡು ಮಾತಾಡಕ್ ಕುಂತಾರೆ ಅವರೆಲ್ಲರೂ.

ಗುಜರಿ ಅಂಗಡಿ ಇದ್ದಂಗೆ ಐತೆ ಈ ಅಂಗಡಿ. --

ಇವೆಲ್ಲವೂ ಮೂರೂ ಫಾಲ್ಸ್ ನೋಡಕ್ ಭಾಳ ಅಂದ್ರೆ ಭಾಳ ಚಲೋ ಅದಾವು.

ಈ ಚಿತ್ರದೊಳಗೆ ನಾವು ಕೆ.ಎಸ್.ಆರ್.ಟಿ.ಸಿ ಬಸ್ ನ್ನು ನೋಡಕ್ ಕುಂತೀವಿ.

ಈ ದೇವಸ್ಥಾನದ ಗೋಪುರ ಮೇಲ್ಗಡೆ ರೌಂಡ್ ಶೇಪ್ ಒಳಗಡೆ ಐತಿ.

ಈ ಪ್ರಕಾಶ್ ಸ್ಟೋರ್ಸ್ ಅಂಗಡಿ ಒಳಗಡೆ ಇದೊಂದು ಕಿರಾಣಿ ಅಂಗಡಿ ಇದಕ್ಕೆ ಏನಂತ ಹೆಸರಿಟ್ಟರು ಅಂದ್ರೆ ಪ್ರಕಾಶ್ ಸ್ಟೋರ್ಸ್ ಅಂತ ಹೆಸರಿಟ್ಟಾರ.

ಈ ಚಿತ್ರದೊಳಗೆ ನಾವು ಯೆಸ್ ಬ್ಯಾಂಕ್ ನೋಡಕ್ ಕುಂತೀವಿ.

ಇಲ್ಲೊಬ್ಬಆವಾ ಏನು ಮಾಡಕ್ ಕುಂತಾನೆ ಅಂದ್ರೆ ಒಂದು ಗೋಗಲ್ ಹಾಕ್ಕೊಂಡು ಪೋಸ್ ಕೊಟ್ಟಾನ ಪೊಟುಕ್ ಪೊಟುಕ್ ಪೋಸ್ ಕೊಟ್ಟಾನ.